ಅವಾಗೆಲ್ಲಾ ನಮ್ ಅಜ್ಜಿ ಮನೇಲ್ ಎಮ್ಮೆಎಲ್ಲಾ ಸಾಕ್ತಿದ್ರು. ಈಗ್ಲೂ ಸಾಕ್ತರ್ ಸಾಕಲ್ಲಾ ಅಂತ ಏನ್ ಇಲ್ಲಾ.

ಈರುಳ್ಳಿ ಟೊಮ್ಯಾಟೋ ಎಲ್ಲಾ ಕೋಲ್ತೊಗ್ ಬಿಡತಾವ್. ಮೊನ್ನೆ ಸಂತೆ ಗ್ ಹೋಗಿದ್ದೆ ಬಟ್ ಈಗ್ ಅಷ್ಟ್ ರೇಟ್ ಇಲ್ಲ ನೂರುಪ್ಪಾಯಿ ಗ್ ಐದ್ ಕೆ ಜಿ ಅಂತಿದ್ರು.

ಯೇ ಚನಾಗಿದೆ ಬ್ರೋ ತಗೊಂಡ್ ಹೋಗು ಅಂತಾನ್ ಬಿಟ್ರೆ ನಮ್ಗ್ ಚನಾಗಿರೋದ್ ಒಂದೇ ಒಂದ್ ಬಟ್ಟೆ ನು ಕೊಡೋದಿಲ್ಲ.

ನಮ್ಗ್ ಅವಾಗಿಂದಾನು ಅಸೆ ಒಂದು ವಿಮಾನ್ ದಲ್ ಹೋಗ್ಬೇಕು ಅಂತ ಇವತ್ತಿಗೇನ್ ಹೋಗಿಲ್ಲ. ಪಾಸ್ ಪೋರ್ಟ್ ಮಾಡ್ ಇಟ್ಕೊಂಡಿದೀವಿ.

ಕ್ರಿಕೆಟ್ ಏನ್ ಅಷ್ಟ್ ಹಚ್ಕೊಂಡ್ ಏನ್ ಹೋಗಲ್ಲಾ.

ಎಲ್ಲಾ ನೋಡ್ ಬಿಟ್ವೀ ನಾವು ಡಿಗ್ರಿ ಲಿ ಇರ್ತಾ ಇದಕ್ಕ್ ಗೋವಾಕ್ ಹೋಗಿದ್ವಿ.

ಅವಾಗಿಂದೆಲ್ಲಾ ಕೋಟೆ ನೋಡಕ್ಕೆ ಚಂದ ಮತ್ ಯಾವ್ದೋ ಬರಿ ಕಲ್ಲಲ್ಲೇ ಕಟ್ ತಿದ್ರು ಎಸ್ಟ್ ಎಷ್ಟ ದೊಡ್ಡ್ ದೊಡ್ಡ್ ಕೋಟೆ ಗಳ್ ಕಟ್ ಗಳ್--